ಎ_ಆ ಜನರಲ್ ಸ್ಟೋಲ್ ಮೇಲ್ಗಡೆ ಮಹಾಲಕ್ಶ್ಮಿ ಲೇಡೀಸ್ ಫ್ಯಾಷನ್ ಅಂಡ್ ಜನರಲ್ ಸ್ಟೋರ್ ಅಂತ ಪೋಸ್ಟರ್ ಹಾಕಿಂದ ಕಾಣಸ್ತಾಇದೆ.

ಇಲ್ಲಿ ಒಂದು ಶ್ರೀ ಸಾಯಿ ಕೋಲ್ಡ್ ಅಂಡ್ ಲಿಂಬೂ ಪಾನಿ ಅಂಡ್ ಸೋಡಾ ಅಂತ ಪೋಸ್ಟರ್ ಹಾಕಿನ್ ಕಾಣುಸ್ತಾಯಿದೆ.

ಇದರ ಹೊರುಗಡೆ ಬಹಳಷ್ಟು ವಸ್ತುಗಳು ಕಾಣುಸ್ತಾ ಇದೆ.

ಆದ್ರು ಮುಂದುಗಡೆ ಪ್ಲಾಸ್ಟಿಕ್ ಚೇರು ಕೂಡ ಕಾಣಿಸ್ತಾ ಇದೆ.

ಅದೇ ರೀತಿ ಬೋರ್ಡ್ಸ್ ಕೂಡ ಕಾಣುಸ್ತಾ ಇದೆ ಬೋರ್ಡಿಗೆ ವೈರು ಕಾಣುಸ್ತಾ ಇದೆ.

ಅದೇ ರೀತಿ ಒಂದು ವಾಚ್ ಕೂಡ ಕಾಣಸ್ತಾಇದೆ.

ಅಂಗಷನ ಮುಂದ್ಗಡೆ ಒಬ್ಬ ವ್ಯಕ್ತಿ ನಿಂತಿನ್ ಕಾಣುಸ್ತಾ ಇದೆ.

ಅಂಗಡಿ ಒಳಗಡೆ ಬಹಳಷ್ಟು ಕಲರು ಹೂಗಳು ಕಾಣುಸ್ತಾಯಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಹಾಲ್ ಕಾಣಿಸ್ತಾಯಿದೆ.

ಹಾಲಿನ್ ಒಳಗಡೆ ಬಹಳಷ್ಟು ಡೈನಿಂಗ್ ಟೇಬಲ್ಸ್ ಕೂಡ ಕಾಣುಸ್ತಾ ಇದೆ.

ಇಲ್ಲಿ ಒಂದು ಇಂಡಿಯನ್ ಆಯಿಲ್ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ಪಾರ್ಕಿಂಗ್ ಕಾಣುಸ್ತಾ ಇ--

ಳಯ ಕಟ್ಟಡ ಒಳಗಡೆ ಪ್ಯಾನ್ಸ್ ಕೂಡ ಕಾಣಿಸ್ತಾ ಇದೆ.

ಅದೇ ರೀತಿ ಒಂದು ಗಿಡನು ಕಾನುಸ್ತಾ ಇದೆ.

ಇಲ್ಲಿ ಒಂದು ದೇವರಿನ ಚಿಕ್ಕ ಮನೆ ಕಾಣಿಸ್ತಾ ಇದೆ.

ಅದೇ ರೀತಿ ನೀರಿನ ಪೖಂಪ್ ಕಾಣಿಸ್ತಾ ಇದೆ ಅದುರ್ ಹಿಂದ್ಗಡೆ ಒಂದು ಕಟ್ಟಡ ಕಾಣಿಸ್ತಾ ಇ--

ಈ ಚಿತ್ರದಲ್ಲಿ ಒಂದು ದೊಡ್ಡ ಕಾಲಿ ಪ್ಲೇಸ್ ಕಾಣಿಸ್ತಾ ಇದೆ.

ಮತ್ತೊಂದ್ ಲಾರಿಗಿಂತ ದೊಡ್ಡದು ಒಂದು ಗಾಡಿ ನಿಂತಿಂದ್ ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ವೈರ್ ಕಾಣುಸ್ತಾ ಇದೆ ರೆಡ್ ಮತ್ತು ಗ್ರೀನು.

ಅದ್ರು ಒಳಗಡೆ ಎರಡು ಹುಡುಗುರ್ ಕಾಣಿಸ್ತಾ ಇದೆ.

ಹಾಗೆ ಅದುರ್ ಕ್ಯಾಬಿನ್ ಪಕ್ಕದಲ್ಲಿ ಬಹಳಷ್ಟು ಚೇರ್ ಗಳು ಇಕ್ಕಿನ್ದ್ ಕಾಣಿಸ್ತಾ ಇದೆ.

ಅದೇ ರೀತಿ ಫ್ಯಾನು ಕೂಡ ಇದೆ ಮತ್ತು ಲೈಟ್ಸು ಕೂಡ ಕಾಣಸ್ತಾ--

ಇದು ಎಲ್ಲ ವಸ್ತುಗಳು ಕಾ ಪೋಸ್ಟರ್ ಹಾಕಿಂದ್ ಕಾಣಿಸ್ತಾ ಇದೆ.

ಫಂಕ್ಷನ್ ಒಳಗಡೆ ಒಂದು ಸ್ಟೇಜ್ ಇದೆ ಸ್ಟೇಜ್ ಮೇಲ್ಗಡೆ ಒಂದು ಮದಿ ಮಗ ಕಾಣಸ್ತಾಯಿದೆ ಮತ್ತು ಒಬ್ಬ ಫೋಟೋ ಶೂಟ್ ಮಾಡಿಸ್ತಾ ಇದೇನ್ ಕಾಣಸ್ತಾಯಿದೆ ಅದೇ ರೀತಿ ಬಹಳಷ್ಟು ಲೈಟ್ಸ್ ಗಳು ಕಾಣಸ್ತಾಯಿದೆ ಕೆಳಗಡೆ ಬಾಳಷ್ಟು ಜನ ಚೇರಿನ್ ಮ್ಯಾಲ್ ಕುಂತಿದ್ದ ಕಾಣಸ್ತಾಯಿದೆ ಮತ್ತೊಂದು ರೆಡ್ ಕಲರ್ ಕಾರ್ಪೆಟ್ ಕೂಡ ಕಾಣಸ್ತಾಯಿದೆ.

ಅದೇ ರೀತಿ ಬಹಳಷ್ಟು ಲೈಟ್ಸ್ ಗಳು ಕಾಣಸ್ತಾಯಿದೆ.

ಈ ಚಿತ್ರದಲ್ಲಿ ವೇಸ್ಟ್ ಸಾಮಾನ್ ಕಾಣಿಸ್ತಾಯಿದೆ ಆ ವೇಸ್ಟ್ ಸಾಮಾನ್ ಒಳಗಡೆ.

ಮತ್ತು ಎರಡು ಪ್ಲಾಸ್ಟಿಕ್ ಚೇರ್ ಕಾಣಿಸ್ತಾ ಇದೆ ಅದೇ ರೀತಿ ಮೂರ್ನಾಲ್ಕು ನೀರಿನ್ ಬಾಟಲ್ ಕಾಣಿಸ್ತಾ ಇದೆ.

ಅಲ್ಲಿ ಒಂದು ಅಂಡಗಿ ಕಾಣಸ್ತಾ ಇದೆ ಅಂಡಗಿ ಮೇಲ್ಗಡೆ ನ್ಯೂ ಸ್ವಾಮಿ ಆಫ್ ಸೆಟ್ ಅಂತ ಒಂದು ಪೋಸ್ಟರ್ ಹಾಕಿಂದ ಕಾಣಸ್ತಾ ಇದೆ ಕೆಳಗಡೆ ಒಂದು ದುಖಾನ್ ಇದೆ ಆ ದೂಖಾನಿಗೆ ಹೂ ಮತ್ತು --

ನದಿ ಒಳಗಡೆ ನೀರ್ ಕೂಡ ಕಾಣಿಸ್ತಾ--

ಹಾಗೆ ಒಬ್ಬ ವ್ಯಕ್ತಿ ಕೂಡ ಕಾಣಿಸ್ತಾ ಇದೆ.

ಇದರ ಮುಂದುಗಡೆ ಒಂದು ಗ್ರೌಂಡ್ ಇದೆ ಗ್ರೌಂಡ್ ಪಕ್ಕದಲ್ಲಿ ಬಹಳಷ್ಟು ಹೀರೋ ಹೋಂಡಾ ಗಳು ಕಾಣುಸ್ತಿದೆ.

ಅದೇ ರೀತಿ ಒಬ್ಬ ವ್ಯಕ್ತಿ ಕೂಡ ಕಾಣಸ್ತ--

ಇಲ್ಲಿ ಸಾಯಿ ಮೋಟರ್ಸ್ ಕಾಣುಸ್ತಾ ಇದೆ ಆ ಸಾಯಿ ಮೋಟಾರ್ಸು ಒಳಗಡೆ ಮೂರ್ ಶಟರ್ ಇದೆ ಒಂದು--

ಹಾಗೆ ಅದೇ ರೀತಿ ಹವಾ ಒಡೆದು ಒಂದು ಪೈಂಪ್ ಕಾಣಿಸ್ತ ಇದೆ.

ಒಂದು ಟೇಬಲ್ ಕಾಣಸ್ತಾ ಇದೆ ಟೇಬಲ್ ಮೇಲೆ ಏನೋ ವಸ್ತುಗಳು ಕಾಣಸ್ತಾ ಇದೆ.

ಅದೇ ರೀತಿ ಬಹಳಷ್ಟು ಪ್ಲಾಸ್ಟಿಕ್ ಚೇರ್ ಕೂಡ ಕಾಣಸ್ತಾ--

ಫ್ಯಾನ್ಸು ಇದೆ ಲೈಟ್ಸು ಕೂಡ ಕಾಣಿಸ್ತಾ ಇದೆ.